ದೂರದಲ್ಲಿ ಆಕಾಶವು ತಿಳಿ ಬಣ್ಣದಿಂದ ಕೂಡಿದೆ.

ಆ ಓಟೆಲಿ ನ ಹೆಸರು ಹೋಟೆಲ್ ಗೇಟ್ ವೆ ಕರ್ನಾಟಕ ಎಂದು --

ತಲೆಯ ಮೇಲೆಯು ಇದೆ ಬಣ್ಣದ ಹೊದಿಕೆಯನ್ನು ಹೊಂದಿಕೊಂಡಿದ್ದಾರೆ ಬಾಗಿಲಿನ ಮೂಲಕ ಬೆಳಕು ಒಳಗೆ ಬರುತ್ತದೆ.

ನೀಲಿ ಬಣ್ಣದ ಬಾಗಿಲನ್ನು ಕೂಡ ನಾವು ಕಾಣುತ್ತಿದ್ದೇವೆ.

ಮೇಲಿನ ಸೆಲ್ ನಲ್ಲಿ ಹಳದಿ ಬಣ್ಣದ ಒಂದು ತಿಂಡಿ ಚಿಪ್ಸ್ ಅಥವಾ.

ಬಿಳಿ ಬಣ್ಣದ ಕಾರನ್ನು ನಾ ಕಾಣುತ್ತಿದ್ದೇವೆ.

ಮತ್ತು ಕೆಂಪು ಬಣ್ಣವನ್ನು ಕೂಡ ಬಿಲ್ಡಿಂಗ್ ಇಗೆ ಹೊಡೆದಿದ್ದಾರೆ.

ಇಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕಾಣಬಹುದು.

ಇದು ಒಂದು ಹಳೆಯ ಗ್ರಂಥಾಲಯದಂತೆ ಕಾಣುತ್ತಿದೆ ಏಕೆಂದರೆ.

ಇಲ್ಲಿ ಇನ್ನು ಸ್ವಲ್ಪ ಜನರು ಹಸಿರು ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾರೆ.